ಲಿಬ್ರಿಆಫಿಸ್ ಸಿಎಎಲ್ಸಿ ನಲ್ಲಿ ಸ್ಪ್ರೆಡ್ ಶೀಟ್ ನಲ್ಲಿ ಚಾರ್ಟ್ ಗಳನ್ನು ಸೇರಿಸಲು ಕಲಿಯುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಚಾರ್ಟ್ ಗಳನ್ನು ರಚಿಸಲು ಸರಿಪಡಿಸಲು ಮತ್ತು ಫಾರ್ಮೇಟ್ ಮಾಡಲು ಚಾರ್ಟ್ ಗಳ ಗಾತ್ರವನ್ನು ಪುನಃ ಸರಿಪಡಿಸಲು ಮತ್ತು ಚಾಲಿಸಲು ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ ನ 1004 ನೇ ಆವೃತ್ತಿ ಮತ್ತು ಲಿಬ್ರಿಆಫಿಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಅನ್ನು ಬಳಸುತ್ತಿದ್ದೇವೆ
ಲಿಬ್ರಿಆಫಿಸ್ ಸಿಎಎಲ್ಸಿ ನಲ್ಲಿರುವ ವಿವಿಧ ಆಪ್ಷನ್ ಗಳ ಬಗ್ಗೆ ಕಲಿಯೋಣ
ಚಾರ್ಟ್ ಗಳು ಮಾಹಿತಿಗಳನ್ನು ಓದುಗರಿಗೆ ಸಮರ್ಥವಾಗಿ ತಿಳಿಸುವ ಸಾಧನ
ಲಿಬ್ರಿಆಫಿಸ್ ಸಿಎಎಲ್ಸಿ ನಿಮ್ಮ ದತ್ತಾಂಶಗಳಿಗೆ ಅನುಗುಣವಾದ ಅನೇಕ ರೀತಿಯ ಚಾರ್ಟ್ ಗಳನ್ನು ಒದಗಿಸುತ್ತದೆ
ಸಿಎಎಲ್ಸಿ ಅನ್ನು ಉಪಯೋಗಿಸಿ ಚಾರ್ಟ್ ಗಳನ್ನು ಒಂದು ಮಿತಿಯವರೆಗೆ ವರ್ಗೀಕರಿಸಲೂಬಹುದು
ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಹಾಳೆಯನ್ನು ಅನ್ನು ಒಪನ್ ಮಾಡೊಣ
ಹಾಳೆಯಲ್ಲಿ ಪಟ್ಟಿಗೊಂಡಿರುವ ಪ್ರತ್ಯೇಕ ವಿಷಯಕ್ಕೆ ಬಳಸಿರುವ ಮೊತ್ತವನ್ನು ನಮೂದಿಸೋಣ
ಇ3 ಕೋಶವನ್ನು ಕ್ಲಿಕ್ ಮಾಡೊಣ ಮತ್ತು 6500 ಎನ್ನುವ ಮೊತ್ತವನ್ನು ಅಲ್ಲಿ ಟೈಪ್ ಮಾಡೊಣ
ಹಾಗೆಯೇ e4e5ಇ6 ಮತ್ತು ಇ7 ಕೋಶಗಳಲ್ಲಿ ಕ್ರಮವಾಗಿ 1000625310 ಮತ್ತು 2700 ಎಂದು ಟೈಪ್ ಮಾಡೋಣ
ಈಗ ನಾವು ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪಡೆದಿರುವ ಮೊತ್ತವನ್ನು ಕೋಶಗಳಲ್ಲಿ ನಮೂದಿಸೋಣ
ಫ್3 ಕೋಶವನ್ನು ಕ್ಲಿಕ್ ಮಾಡೋಣ ಮತ್ತು 500 ಎಂದು ಮೊತ್ತವನ್ನು ನಮೂದಿಸೋಣ
ನಂತರ f4f5ಫ್6 ಮತ್ತು ಫ್7 ಕೋಶಗಳಲ್ಲಿ ಕ್ರಮವಾಗಿ 2007510 ಮತ್ತು 700 ಎಂದು ನಮೂದಿಸೋಣ
ಈ ಕೋಷ್ಟಕಕ್ಕೆ ಚಾರ್ಟ್ ಅನ್ನು ಹೇಗೆ ರಚಿಸುವುದೆಂದು ಕಲಿಯೋಣ
ಚಾರ್ಟ್ ಅನ್ನು ರಚಿಸುವ ಮೊದಲು ಚಾರ್ಟ್ ನಲ್ಲಿ ಸೇರಿಸಬೇಕಾದ ದತ್ತಾಂಶಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು
ಎಸ್ಎನ್ ಕೊಶವನ್ನು ಕ್ಲಿಕ್ ಮಾಡಿ ಮತ್ತು ಮೌಸ್ ನ ಬಟನ್ ಅನ್ನು ಬಿಡದೆ ಕರ್ಸರ್ ಅನ್ನು 700ಮೊತ್ತವಿರುವ ಕೊನೆಯ ಕೋಶದವರೆಗೂ ಎಳೆಯಿರಿ
ಈಗ ಮೆನು ಬಾರ್ ನಲ್ಲಿರುವ ಇನ್ಸರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಚಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಮಾಹಿತಿಗಳೊಂದಿಗಿರುವ ಚಾರ್ಟ್ ಡಿಫಾಲ್ಟ್ ನಿಂದಲೇ ವರ್ಕ್ ಶೀಟ್ ನಲ್ಲಿ ಸೇರಿರುವುದನ್ನು ಗಮನಿಸಿ
ಅದರೊಂದಿಗೆಯೇ ಚಾರ್ಟ್ ವಿಜಾರ್ಡ್ ಡಯಲಾಗ್ ಬಾಕ್ಸ್ ಓಪನ್ ಅಗಿರುತ್ತದೆ
ಚಾರ್ಟ್ ವಿಜಾರ್ಡ್ ನಿಮಗೆ ಡಿಫಾಲ್ಟ್ ಚಾರ್ಟ್ ಆಯ್ಕೆ ಆಗಿರುವುದನ್ನು ತೋರಿಸುತ್ತದೆ
ನೀವು ಚಾರ್ಟ್ ವಿಜಾರ್ಡ್ ನಲ್ಲಿ ಮಾಡಿರುವ ಬದಲಾವಣೆಗಳನ್ನು ತೋರ್ಪಡಿಸಲು ಡಿಫಾಲ್ಟ್ ಚಾರ್ಟ್ ಅಪ್ ಡೇಟ್ ಆಗುತ್ತದೆ
ಥೆ ಚಾರ್ಟ್ ವಿಜಾರ್ಡ್ ಡಯಲಾಗ್ ಬಾಕ್ಸ್ 3 ಮುಖ್ಯ ವಿಭಾಗಗಳನ್ನು ಹೊಂದಿದೆ
ಅವುಗಳು ಚಾರ್ಟ್ ಅನ್ನು ನಿರ್ಮಿಸಲು ಬೇಕಾದ ಸ್ಟೆಪ್ಸ್ ಗಳು ಚೋಯಿಸ್ ಒಎಫ್ ಚಾರ್ಟ್ ಟೈಪ್ಸ್ ಮತ್ತು ಪ್ರತಿಯೊಂದು ಚಾರ್ಟ್ ಗೆ ವಿವಿಧ ವಿಕಲ್ಪಗಳು
3ದ್ ಲುಕ್ ವಿಕಲ್ಪವನ್ನು ಆಯ್ಕೆ ಮಾಡಿದರೆ ಚಾರ್ಟ್ ಅನ್ನು 3 ಆಯಾಮಗಳಲ್ಲಿ ನೋಡಬಹುದು
ಈ ವಿಕಲ್ಪವನ್ನು ಆಯ್ಕೆ ಮಾಡಿ ಪರೀಕ್ಷಿಸೋಣ
ಚೂಸ್ a ಚಾರ್ಟ್ ಟೈಪ್ ಕ್ಷೇತ್ರದ ಕೆಳಗಿನ ಬಾರ್ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಈಗ ಮೆಲೀನ ಚಾರ್ಟ್ ನಲ್ಲಿರುವ ದತ್ತಾಂಶಗಳ ಕೋಷ್ಟಕ ಬಾರ್ ಶೈಲಿಯಲ್ಲಿ ಪರಿವರ್ತಿತವಾಗಿರುವುದನ್ನು ಗಮನಿಸಿ
ಹೀಗೆಯೇ ನೀವು ಪಿಯೆ ಲ್ಟ್ಪಾಸೆಗ್ಟ್ ಆರಿಯಾ ಲ್ಟ್ಪಾಸೆಗ್ಟ್ ಬಬಲ್ ಲ್ಟ್ಪಾಸೆಗ್ಟ್ ವಿಕಲ್ಪಗಳನ್ನು ಕ್ಲಿಕ್ ಮಾಡಬಹುದು ಮತ್ತು ಚೂಸ್ a ಚಾರ್ಟ್ ಟೈಪ್ ಕ್ಷೇತ್ರದ ಅಡಿಯಲ್ಲಿರುವ ಇನ್ನಿತರ ವಿಕಲ್ಪಗಳನ್ನು ಬಳಸಿ ನಿಮಗೆ ಬೇಕಾದ ರೀತಿಯಲ್ಲಿ ಚಾರ್ಟ್ ಗಳನ್ನು ಪಡೆಯಬಹುದು
ಸ್ಟೆಪ್ಸ್ ವಿಕಲ್ಪದ ಅಡಿಯಲ್ಲಿ ನಾವು ಡಾಟಾ ರಂಗೆ ಎನ್ನುವ ಇನ್ನೊಂದು ವಿಕಲ್ಪವನ್ನು ಹೊಂದಿದ್ದೇವೆ
ಈ ವಿಕಲ್ಪವನ್ನು ಬಳಸಿ ಚಾರ್ಟ್ ನಲ್ಲಿ ತೋರಿಸಬೇಕಾದ ರೀತಿಯಲ್ಲಿ ನೀವು ಡಾಟಾ ರಂಗೆ ಅನ್ನು ಕೃತಕವಾಗಿ ಪರಿವರ್ತಿಸಿಕೊಳ್ಳಬಹುದು
ಡಾಟಾ ಸೀರೀಸ್ ಇನ್ ಕಾಲಮ್ನ್ಸ್ ಎನ್ನುವುದು ಮಾಹಿತಿಗಳ ಜೋಡಣೆಗಿರುವ ಡೀಫಾಲ್ಟ್ ಆಪ್ಷನ್
ಡಾಟಾ ಸೀರೀಸ್ ಇನ್ ರೋವ್ಸ್ ವಿಕಲ್ಪವನ್ನು ಬಳಸುವ ಮೂಲಕ ನಾವು ನಮಗೆ ಬೆಕಾದ ಜೋಡಣೆಯ ರೀತಿಯನ್ನು ಆಯ್ದುಕೊಳ್ಳಬಹುದು
ನೀವು ಚಾರ್ಟ್ ನಲ್ಲಿ ಕಾಲಮ್ನ ಎಂಬ ಶೈಲಿಯನ್ನು ನಿಮ್ಮ ದತ್ತಾಂಶಗಳನ್ನು ತೋರ್ಪಡಿಸಲು ಬಳಸಿದಾದಲ್ಲಿ ಇದು ನಿಮಗೆ ಉಪಯುಕ್ತವಾಗುತ್ತದೆ
ಕೊನೆಯದಾಗಿ ಫರ್ಸ್ಟ್ ರೋವ್ ಎಎಸ್ ಲಾಬೆಲ್ ಎನ್ನುವ ವಿಕಲ್ಪವನ್ನು ಅಥವಾ ಫರ್ಸ್ಟ್ ಕಾಲಮ್ನ ಎಎಸ್ ಲಾಬೆಲ್ ಎನ್ನುವ ವಿಕಲ್ಪವನ್ನು ಅಥವಾ ಎರಡನ್ನು ಚಾರ್ಟ್ ನ ಆಕ್ಸೆಸ್ ನಲ್ಲಿ ಲೇಬಲ್ಸ್ ಆಗಿ ಬಳಸಬಹುದು
ಡಾಟಾ ಸೀರೀಸ್ ಇನ್ ಕಾಲಮ್ನ ಅನ್ನು ಪುನಃ ಕ್ಲಿಕ್ ಮಾಡಿ
ಈಗ ನಮ್ಮ ಚಾರ್ಟ್ ನಲ್ಲಿ ರಿಸೀವ್ಡ್ ಎನ್ನುವ ಹೆಡ್ಡಿಂಗ್ ನ ಅಡಿಯಲ್ಲಿನ ದತ್ತಾಂಶಗಳನ್ನು ತೆಗೆಯಲು ಬಯಸಿದಾದಲ್ಲಿ ಡಾಟಾ ರಂಗೆ ಕ್ಷೇತ್ರದ ಒಳಗೆ ಕ್ಲಿಕ್ ಮಾಡಿ ಮತ್ತು A1 ಇಸ್ ಟಿಒ F7 ಎಂಬ ರಂಗೆ ನಿಂದ A1 ಇಸ್ ಟಿಒ D7 ಗೆ ಪರಿವರ್ತಿಸೋಣ
ಇದೀಗ ರಿಸೀವ್ಡ್ ಎಂಬ ಹೆಡ್ಡಿಂಗ್ ನ ಅಡಿಯಲ್ಲಿನ ದತಾಂಶಗಳು ಚಾರ್ಟ್ ನಲ್ಲಿ ಕಾಣದಿರುವುದನ್ನು ಗಮನಿಸಿ
ಮುಂದೆ ಡಾಟಾ ಸೀರೀಸ್ ಎಂಬುವುದರ ಕಾರ್ಯವನ್ನು ಗಮನಿಸೋಣ
ನಮ್ಮ ಸ್ಪ್ರೆಡ್ ಶೀಟ್ ನಲ್ಲಿನ ದತ್ತಾಂಶಗಳ ಒಟ್ಟು ಸಾಲುಗಳನ್ನು ಪ್ರತಿನಿಧಿಸುತ್ತಿರುವ 5 ಸಾಲಗಳನ್ನು ಗಮನಿಸಿ ಅಡ್ ಮತ್ತು ರಿಮೂವ್ ಬಟನ್ ಗಳು ಚಾರ್ಟ್ ನಲ್ಲಿನ ದತ್ತಾಂಶಗಳ ಸಾಲುಗಳನ್ನು ತೆಗೆಯಲು ಅಥವಾ ಸೇರಿಸಲು ಉಪಯುಕ್ತವಾಗಿವೆ
ಅಪ್ ಮತ್ತು ಡೌನ್ ಬಟನ್ ಗಳನ್ನು ಉಪಯೋಗಿಸಿ ನಾವು ದತ್ತಾಂಶಗಳ ಕ್ರಮವನ್ನು ಪುನಃ ಜೋಡಿಸಬಹುದು
ಚಾರ್ಟ್ ನಲ್ಲಿ ಯಾವ ದತ್ತಾಂಶಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುವುದನ್ನು ಆಯ್ಕೆ ಮಾಡಿದ ಅನಂತರ ಡಯಲಾಗ್ ಬಾಕ್ಸ್ ನಲ್ಲಿರುವ ಫಿನಿಶ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಸ್ಪ್ರೆಡ್ ಶೀಟ್ ನಲ್ಲಿ ಚಾರ್ಟ್ ಸೇರಲ್ಪಟ್ಟಿರುವುದನ್ನು ಗಮನಿಸಿ
ಚಾರ್ಟ್ ಅನ್ನು ಸ್ಪ್ರೆಡ್ ಶೀಟ್ ನಲ್ಲಿ ಹೇಗೆ ಸೇರಿಸಬೇಕು ಎನ್ನುವುದನ್ನು ಕಲಿತ ಅನಂತರ ಲಿಬ್ರಿಆಫಿಸ್ ಸಿಎಎಲ್ಸಿ ನಲ್ಲಿ ಚಾರ್ಟ್ ಅನ್ನು ಫಾರ್ಮೇಟ್ ಮಾಡಲು ಕಲಿಯೋಣ
ಫಾರ್ಮ್ಯಾಟ್ ಮೆನುವಿನಲ್ಲಿ ಫಾರ್ಮೇಟ್ ಮಾಡಲು ಮತ್ತು ಚಾರ್ಟ್ ನ ಚಹರೆಯನ್ನು ಪರಿವರ್ತಿಸಲು ಹಲವಾರು ಆಯ್ಕೆಗಳಿದ್ದಾವೆ
ಸ್ಪ್ರೆಡ್ ಶೀಟ್ ಗೆ ನಾವು ಸೇರಿಸಿರುವ ಚಾರ್ಟ್ ಅನ್ನು ಅಳಿಸೋಣ
ಚಾರ್ಟ್ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡಿ ಚಾರ್ಟ್ ಬೂದು ಬಣ್ಣದಿಂದ ಆವೃತವಾಗಿರುವದನ್ನು ಗಮನಿಸಿ
ಇದು ಚಾರ್ಟ್ ಎಡಿಟ್ ಬದಲಾವಣೆಗೆ ಸಿದ್ಧವಾದ ಗೆ ಸಿದ್ಧವಾಗಿರುದನ್ನು ತೋರಿಸುತ್ತದೆ
ಮೇನ್ ಮೆನುವಿನಲ್ಲಿನ ಫಾರ್ಮ್ಯಾಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ
ಡ್ರಾಪ್ ಡೌನ್ ಮೆನು ಫಾರ್ಮ್ಯಾಟ್ ಸೆಲೆಕ್ಷನ್ ಪೊಸಿಷನ್ ಆಂಡ್ ಸೈಜ್ ಅರೇಂಜ್ಮೆಂಟ್ ಚಾರ್ಟ್ ವಾಲ್ ಚಾರ್ಟ್ ಆರಿಯಾ ಮುಂತಾದ ವಿಕಲ್ಪಗಳನ್ನು ಹೊಂದಿದೆ
ಈ ವಿಕಲ್ಪಗಳನ್ನು ಚಾರ್ಟ್ ಅನ್ನು ನಿರ್ದಿಷ್ಟ ಸ್ಥಳಗಳಲ್ಲಿ ಇರಿಸಲು ಚಾರ್ಟ್ ನ ಹಿನ್ನಲೆಯನ್ನು ಮತ್ತು ಶೀರ್ಷಿಕೆಯನ್ನು ವ್ಯವಸ್ಥಾಪಿಸಲು ಮತ್ತು ಅಳಿಸಲು ಉಪಯೋಗಿಸಬಹುದು
ನಾವು ಕ್ರಮವಾಗಿ ಹೆಚ್ಚಾಗಿ ಬಳಕೆಯಾಗುವ ಫಾರ್ಮೇಟಿಂಗ್ ವಿಕಲ್ಪಗಳ ಬಗ್ಗೆ ಕಲಿಯೋಣ
ಫಾರ್ಮ್ಯಾಟ್ ಸೆಲೆಕ್ಷನ್ ಎಂಬ ವಿಕಲ್ಪವು ಚಾರ್ಟ್ ಆರಿಯಾ ಎನ್ನುವ ಶೀರ್ಷಿಕೆಯುಳ್ಳ ಡಯಲಾಗ್ ಬಾಕ್ಸ್ ನೊಂದಿಗೆ ಓಪನ್ ಆಗುತ್ತದೆ
ಅಲ್ಲಿ ಬಾರ್ಡರ್ಸ್ ಆರಿಯಾ ಮತ್ತು ಟ್ರಾನ್ಸ್ಪರೆನ್ಸಿ ಎನ್ನುವ 3 ಟ್ಯಾಬ್ ಗಳು ಇರುವುದನ್ನು ಗಮನಿಸಿ
ಡೀಫಾಲ್ಟ್ ನಿಂದಲೇ ಬಾರ್ಡರ್ಸ್ ಟ್ಯಾಬ್ ಆಯ್ಕೆ ಆಗಿದೆ
ಚಾರ್ಟ್ ನ ಅಂಚಿನ ನ ಬಣ್ಣ ಮತ್ತು ಶೈಲಿಯನ್ನು ಬದಲಾಯಿಸೋಣ
ಹಾಗೆ ಮಾಡಲು ಸ್ಟೈಲ್ ಕ್ಷೇತ್ರವನ್ನು ಕ್ಲಿಕ್ ಮಾಡಿ ಮತ್ತು ಕಂಟಿನ್ಯೂಯಸ್ ಅನ್ನು ಆಯ್ಕೆ ಮಾಡಿ
ಹಾಗೆಯೇ ಕಲರ್ ಕ್ಷೇತ್ರದಲ್ಲಿ ಗ್ರೀನ್ ನ ಮೆಲೆ ಕ್ಲಿಕ್ ಮಾಡಿ
ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಅಂಚಿನ ಬಣ್ಣ ಮತ್ತು ಶೈಲಿ ಬದಲಾಗಿರುವುದನ್ನು ಗಮನಿಸಿ
ಟೈಟಲ್ ವಿಕಲ್ಪವು ಚಾರ್ಟ್ ನ ಶೀರ್ಷಿಕೆಯನ್ನು ಮತ್ತು ಆಕ್ಸಿಸ್ ಅನ್ನು ಫಾರ್ಮೇಟ್ ಮಾಡುತ್ತದೆ
ಆಕ್ಸಿಸ್ ಆಪ್ಷನ್ ಚಾರ್ಟ್ ನ ನಿರ್ಮಾಣಕ್ಕೆ ಸಹಕಾರಿಯಾದ ಗೆರೆಗಳನ್ನು ಫಾರ್ಮೇಟ್ ಮಾಡುತ್ತದೆ
ಅದರೊಂದಿಗೆ ಪಠ್ಯದ ಫಾಂಟ್ X ಮತ್ತು Y ಅಕ್ಷಗಳಲ್ಲಿ ಕಾಣಿಸುತ್ತದೆ
ಈ ಎಲ್ಲಾ ವಿಕಲ್ಪಗಳನ್ನು ನೀವಾಗಿಯೇ ಅನಂತರ ಅಭ್ಯಸಿಸಿ
ಚಾರ್ಟ್ ಆರಿಯಾ ದ ಹಿನ್ನಲೆಯನ್ನು ಬದಲಾಯಿಸಲೂ ಕೂಡ ಸಿಎಎಲ್ಸಿ ನಮಗೆ ಸಹಾಯವನ್ನು ಮಾಡುತ್ತದೆ
ಚಾರ್ಟ್ ಆರಿಯಾ ಎಂದರೆ ಮುಖ್ಯ ಶೀರ್ಷಿಕೆಯನ್ನು ಮತ್ತು ಕೀ ಗಳನ್ನು ಹೊಂದಿರುವ ಚಾರ್ಟ್ ಗ್ರಾಫಿಕ್ ನ ಸುತ್ತಲಿನ ಕ್ಷೇತ್ರ
ಚಾರ್ಟ್ ಆರಿಯಾ ವನ್ನು ಬದಲಾಯಿಸಲು ಫಾರ್ಮೇಟ್ ಫಾರ್ಮ್ಯಾಟ್ ವಿಕಲ್ಪನ್ನು ಕ್ಲಿಕ್ ಮಾಡಿ ಮತ್ತು ಚಾರ್ಟ್ ವಾಲ್ ಅನ್ನು ಆರಿಸಿ
ಚಾರ್ಟ್ ವಾಲ್ ಎಂಬ ಶೀರ್ಷಿಕೆಯೊಂದಿಗೆ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸ್ಟೈಲ್ ಕ್ಷೇತ್ರದಲ್ಲಿ ಕಂಟಿನ್ಯೂಯಸ್ ಎಂದು ಕಾಣುತ್ತದೆ
ಅದನ್ನು ಆಯ್ಕೆ ಮಾಡಿ
ಕಲರ್ ಕ್ಷೇತ್ರದಲ್ಲಿ ರೆಡ್ ಎಂದು ಕ್ಲಿಕ್ ಮಾಡಿ
ನಾವು ಗಾತ್ರವನ್ನು ಕೂಡ 020ಸಿಎಂ ಗೆ ಬದಲಾಯಿಸೋಣ
ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಚಾರ್ಟ್ ಆರಿಯಾ ದ ಶೈಲಿ ಮತ್ತು ಬಣ್ಣ ಬದಲಾಗಿರುವುದನ್ನು ಗಮನಿಸಿ
ಚಾರ್ಟ್ ನಲ್ಲಿನ ಅಂಶಗಳ ಗಾತ್ರವನ್ನು ಸರಿಪಡಿಸಲು ಮತ್ತು ಚಾರ್ಟ್ ಅನ್ನು ಅತ್ತಿತ್ತ ಕೊಂಡೊಯ್ಯಲು ಕಲಿಯೋಣ
ಚಾರ್ಟ್ ನ ಗಾತ್ರವನ್ನು ಸರಿಪಡಿಸಲು ಚಾರ್ಟ್ ನ ಮೇಲೆ ಕ್ಲಿಕ್ ಮಾಡಿ
ಚಾರ್ಟ್ ನ ಸುತ್ತ ಹಸಿರು ಬಣ್ಣದ ಚೌಕಟ್ಟು ಕಾಣುತ್ತದೆ
ಚಾರ್ಟ್ ನ ಗಾತ್ರ ವನ್ನು ಹೆಚ್ಚಿಸಲು ಅಥವಾ ಕಮ್ಮಿ ಮಾಡಲು ಚಾರ್ಟ್ ನ 4 ಮೂಲೆಯಲ್ಲಿನ ಚಿನ್ಹೆಗಳನ್ನು ಕ್ಲಿಕ್ ಮಾಡಿ ಎಳೆದು ಡ್ರ್ಯಾಗ್ ಮಾಡಿ
ಚಾರ್ಟ್ ಅನ್ನು ಅತ್ತಿತ್ತ ಕೊಂಡೊಯ್ಯಲು ಚಾರ್ಟ್ ಅನ್ನು ಕ್ಲಿಕ್ ಮಾಡಿ
ಕರ್ಸರ್ ಅನ್ನು ಚಾರ್ಟ್ ನ ಮೇಲೆ ನಿಮಗೆ ಬೇಕಾದಲ್ಲಿ ತೆಗೆದುಕೊಂಡು ಹೋಗಿ
ಕರ್ಸರ್ ಹಸ್ತದ ಚಿನ್ಹೆಯಾಗಿ ಬದಲಾಗುತ್ತದೆ
ಅದನ್ನು ಕ್ಲಿಕ್ ಮಾಡಿ ಮತ್ತು ಚಾರ್ಟ್ ಅನ್ನು ನಿಮ್ಮ ಇಷ್ಟವಾದ ಸ್ಥಳಕ್ಕೆ ಕೊಂಡೊಯ್ಯಿರಿ ಮತ್ತು ಈಗ ಮೌಸ್ ನ ಬಟನ್ ಅನ್ನು ಬಿಡಿ
ನೀವು ಚಾರ್ಟ್ ಅನ್ನು ಸ್ಥಾನಾಂತರಿಸಿದ್ದೀರಿ
ಪೊಸಿಷನ್ ಆಂಡ್ ಸೈಜ್ ಡಯಲಾಗ್ ಬಾಕ್ಸ್ ಅನ್ನು ಬಳಸಿ ಚಾರ್ಟ್ ನ ಗಾತ್ರವನ್ನು ಪುನಃ ನಿಶ್ಚಯಿಸುವುದನ್ನು ಕಲಿಯೋಣ
ಪುನಃ ಚಾರ್ಟ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಚಾರ್ಟ್ ನ ಮೇಲೆ ಮೌಸ್ ನ ಬಲ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಕಾಣಿಸಿಕೊಂಡ ಕಾಂಟೆಕ್ಸ್ಟ್ ಮೆನುವಿನಿಂದ ಪೊಸಿಷನ್ ಆಂಡ್ ಸೈಜ್ ಅನ್ನು ಆರಿಸಿ
ಪೊಸಿಷನ್ ಆಂಡ್ ಸೈಜ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈ ಡಯಲಾಗ್ ಬಾಕ್ಸ್ ನ ವಿವಿಧ ಕ್ಷೇತ್ರಗಳು ಚಾರ್ಟ್ ನ X ಮತ್ತು Y ಸ್ಥಾನಗಳನ್ನು ಮತ್ತು ಅದರ ಅಗಲ ಮತ್ತು ಎತ್ತರವನ್ನು ನಿರ್ಧರಿಸುತ್ತವೆ
ಇದೀಗ X ಭುಜವನ್ನು 100 ಎಂದು ಮತ್ತು Y ಭುಜವನ್ನು 083 ಎಂದು ನಿಶ್ಚಯಿಸೋಣ
ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಚಾರ್ಟ್ ನಾವು ನಿರ್ಧರಿಸಿರುವ ಮೌಲ್ಯಗಳಿಗೆ ಅನುಸಾರವಾಗಿ ಚಾರ್ಟ್ ಏರಿಯಾ ದ ಒಳಗೆ ಸ್ಥಾನಪಲ್ಲಟವಾಗಿರುವುದನ್ನು ಗಮನಿಸಿ
ಇಲ್ಲಿಗೆ ಈ ಸ್ಪೋಕನ್ ಟ್ಯುಟೋರಿಯಲ್ ಮುಗಿಯುತ್ತದೆ
ನಾವಿಲ್ಲಿ ಚಾರ್ಟ್ ಅನ್ನು ರಚಿಸಲು ಸರಿಪಡಿಸಲು ಮತ್ತು ಅದನ್ನು ಫಾರ್ಮೇಟ್ ಮಾಡಲು ಕಲಿತಿದ್ದೇವೆ
ಅದರೊಂದಿಗೆ ಚಾರ್ಟ್ ಅನ್ನು ಸ್ಪ್ರೆಡ್ ಶೀಟ್ ನ ಒಳಗೆಯೇ ಗಾತ್ರವನ್ನು ಪುನಾರಚಿಸಲು ಮತ್ತು ಅತ್ತಿತ್ತ ಕೊಂಡೊಯ್ಯಲು ಕಲಿತಿದ್ದೇವೆ
ನಿಮಗೆ ಅಭ್ಯಸಿಸಲು ಅಸೈನ್ ಮೆಂಟ್ ಅನ್ನು ಕೊಡಲಾಗಿದೆ
practiceಒಡಿಎಸ್ ಎನ್ನುವ ಸ್ಪ್ರೆಡ್ ಶೀಟ್ ಅನ್ನು ಓಪನ್ ಮಾಡಿ
ನಿರ್ದಿಷ್ಟ ದತ್ತಾಂಶಕ್ಕೆ ಪಿಯೆ ಚಾರ್ಟ್ ಅನ್ನು ಒಳ ಸೇರಿಸಿ
ಅದರ ಗಾತ್ರವನ್ನು ಪುನಾರಚಿಸಿ ಸ್ಪ್ರೆಡ್ ಶೀಟ್ ನ ಕೆಳಗಿನ ಬಲ ಮೂಲೆಗೆ ಚಾರ್ಟ್ ಅನ್ನು ಕೊಂಡೊಯ್ಯಿರಿ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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು